[ ಒಂದು ಹೊಸ ಪೇಪರ್ನ ಜೋಡಿಸಿದನೆ ಕೈಯಲ್ಲಿ ಒಂದು ಸ್ಕುಡ್ರೈವರ್ ಇಟ್ಟಿದ್ದಾನೆ. ಮತ್ತು ಅಲ್ಲಿ ಬಣ್ಣ ಬಡಿದಿದರೆ ಗೋಡೆಗೆ.

ಮನೆಗಳಿಗೆ ಹಾಕುವ ಬಾಕಲಿ ಪದರೆಗಳು ಇದವೆ ಒಂದು ಎರೆಡು ಮೂರು ನಾಲ್ --

ಇಲ್ಲಿ ಮೀನುಗಳನ್ನು ಮಾರುತಾಯಿದ್ದರೆ. ಅಕ್ಕ ಪಕ್ಕ ಮೀನುಗಳು ಇದ್ದಾವೆ. ಇಲ್ಲಿ ಹಲವಾರು ಜನರು ಇದ್ದಾರೆ ಜನರು ಪ್ರತಿಯೊಬ್ಬರೂ ಮಾಸ್ಕ್ಕಗಳನ್ನು ಧರಿಸಿದ್ದಾರೆ. ಅಲ್ಲಿ ಕಲರ್ ಕಲರ್ ಬಣ್ಣಗಳು ಇದಾವೆ. ಬಿಳಿ--

ಇಲ್ಲಿ ಹಲವಾರು ಮೀನುಗಳಿದಾವೆ ಮೀನುಗಳು ಸಣ್ಣ ಮೀನು ದೊಡ್ಡ ಮೀನು ಚಕ್ಕೆ ಮೀನು ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ ಅಲ್ಲಿ ಮಾಸ್ಕನ್ನು ಹಾಕಿಕೊಂಡಿದ್ದಾರೆ .

ಇದು ಒಂದು ಯಾವ್ದೋ ಒಂದು ಆಫೀಸ್ ತರ ಇದೆ ಒಂದು ಎರೆಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಹತ್ತು ಬೈಕ್ ನಿಂತಿದಾವೆ ಅದು ಬರೋವೊತ್ತಿಗೆ ಒಬ್ಬ ಬೈಕ್ ಮೇಲೆ ಕುಂತಿದ್ದಾನೆ ಒಬ್ಬ ವ್ಯ